ಮತ್ತು ಇಲ್ಲಿ ಎರಡು ಡೋರ್ ಗಳನ್ನು ನೋಡಬಹುದು ಮತ್ತು ಲೈಟಿಂಗ್ಸ್ ಗಳು--

ಬೆಟ್ ಗುಡ್ಡ ಬೆಟ್ಟಗಳು ಸಹ ನಮಗೆ ಕಾಣುತ್ತಿವೆ ಹಾಗು ಅದರಲ್ಲಿ ಗಿಡಗಳು ಸಹ ಗಿಡಮರಗಳು ಸಹ ನಮಗೆ ಕಾಣುತ್ತಿವೆ.

ಈ ಚಿತ್ರದಲ್ಲಿ ನಾವು ಒಂದು ಕೆನರಾ ಬ್ಯಾಂಕ್ ಹಾಗು ಎ_ಟಿ_ಎಂ ಮಷೀನ್ ಸಹ ನಾವು ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಮದುವೆ ಸಮಾರಂಭವನ್ನು ನೋಡಬಹುದು.

ಮತ್ತು ಇಲ್ ಮುಂದ್ಗಡೆ ಕೆಲವು ಹೂವುಗಳನ್ನು ಕಾಣಬಹುದಾಗಿದೆ.

ಮತ್ತು ಡೈನಿಂಗ್ ಟೇಬಲ್ ಮೇಲೆ ಒಂದು ಸ್ಕ್ಯಾನರ್ ಅನ್ನು ನೋಡಬಹುದಾಗಿದೆ.

ಮತ್ತೆ ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಸಹ ಇದೆ.

ಮತ್ತು ಇದು ಒಂದು ಮನೆ ಎಂದು ಅನಿಸುತ್ತದೆ ಅಂಗಡಿ--

ಈ ಚಿತ್ರದಲ್ಲಿ ನಾವು ಒಂದು ಸಿಟಿ ಸೆಂಟರ್ ಸೆಲ್ಯೂಟ್ ಎಂದು ಬೋರ್ಡನ್ನು ಕಾಣ--

ದಲ್ಲಿ ನಾವು ಒಂದು ಬಸ್ ಸ್ಟಾಂಡ್ ಅನ್ನು ನೋಡಬಹುದು.

ಮತ್ತು ಹಿಂದ್ಗಡೆ ದೊಡ್ಡದಾದಂತಹ ಕಲ್ಲಿನ ಗುಡ್ಡವು ಸಹ ಇದೆ.

ಮತ್ತು ಇಲ್ಲಿ ಕೆಲಗಳೆ ಟೈಲ್ಸ್ ಗಳನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಅಂಗಡಿಯನ್ನು ನೋಡಬಹುದು.

ಮತ್ತು ಇಲ್ಲಿ ದೊಡ್ಡದಾದಂತಹ ಗುಡ್ಡವು ಸಹ ನಮಗೆ ಕಾಣುತ್ತಿದೆ.

ಹಾಗು ಮುಂದ್ಗಡೆ ಸೈಕಲ್ಸ್ ಗಳನ್ನು ಸಹ ನೋಡಬಹುದು.

ಮತ್ತು ಒಳಗಡೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ತು ರಾಡ್ ಗಳು ಸಹ ನಮ್ಗೆ ಕಾಣುತ್ತಿವೆ ಮತ್ತು ಇಲ್ಲಿ ಬುಟ್ಟಿಗಳನ್ನು ನೋಡಬಹುದು ಮತ್ತು ಚಿಲಿಕೆಗಳು ಸಹ ಇವೆ.

ಮತ್ತು ಇಲ್ಲಿ ಮಧ್ಯದಲ್ಲಿ ಇಬ್ಬರು ವ್ಯಕ್ತಿಗಳು ನಿಂತಿರುವ ದೃಶ್ಯವನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಸ್ಟೇಜ್ ಅನ್ನು ನೋಡಬಹುದು.

ಮತ್ತು ಇಲ್ಲಿ ಮೇಲ್ಗಡೆ ಎಸು ಕ್ರಿಸ್ತನ ಸಿಂಬಲ್ ಸಹ ನಾವು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಅಂಗಡಿಯನ್ನು ನೋಡಬಹುದು.

ಮತ್ತೆ ಇಲ್ಲಿ ಶ್ರೀ ಗಣೇಶನ ವಿಗ್ರಹವು ಸಹ ಇದೆ.

ಮತ್ತು ಇಲ್ಲಿ ಹಲವಾರು ಜನರು ಕೆಲಸ ಮಾಡುತ್ತಿರುವ ದೃಶ್ಯ ನೋಡಬಹುದು.

ಚಿತ್ರದಲ್ಲಿ ನಾವು ಒಂದು ಆಯಿಲಿನ ಅಂಗಡಿಯನ್ನು ನೋಡಬಹುದು.

ಮತ್ತು ಈ ಗ್ರೌಂಡ್ ಇನಲ್ಲಿ ಹಲವರು ಜನರು ಆಟವನ್ನು ಆಡುತ್ತಿರುವ ದೃಶ್ಯವನ್ನು ನೋಡಬಹುದಾಗಿದೆ.

ಮತ್ತು ಇಲ್ಲಿ ಕುಳಿತುಕೊಳ್ಳಲು ಚೇರ್ ಗಳನ್ನು ಕಾಣಬಹುದು.

ಹಾಗು ಈ ಸರ್ಕಲ್ ನ ಸುತ್ತಲು ಹಲವಾರು ವಾಹನಗಳು ಓಡಾಡುತ್ತಿರುವ ದೃಶ್ಯ ನಾವು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ದೊಡ್ಡದಾಂತ ಬಿಲ್ಡಿಂಗ್ ಸಹ ನಾವು ನೋಡಬಹುದು.

ಇಲ್ಲಿ ದೊಡ್ಡದಾದಂಥ ಕಲ್ಲು ಬೆಟ್ಟಗಳು ಮತ್ತು ಬೆಟ್ಟಗಳನ್ನು ಕಾಣಬಹುದು.

ನೀರೆ ಹರಿಯುತ್ತಿರುವ ದೃಶ್ಯ ಸಹ ನಾವು ನೋಡಬಹುದಾಗಿದೆ.

ಹಾಗು ಈ ಅಂಗಡಿಯಲ್ಲಿ ಚಿಕ್ಕ ಮಕ್ಕಳಿಗೆ ಬೇಕಾದಂತಹ ಹಲವಾರು ಆಟಿಕೆ ವಸ್ತುಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಒಂದು ಡೈನಿಂಗ್ ಟೇಬಲನ್ನು ನೋಡಬಹುದು ಹಾಗು ಚಿಕ್ಕ ಚಿಕ್ಕ ಕಬೋರ್ಡ್ಗಳು ಸಹಾ ನಮಗೆ ಕಾಣುತ್ತಿವೆ.